ಇಲ್ಲಿ ಪಿಲ್ಲರ್ಸ್ ಆರೆಂಜ್ ಮತ್ತು ಬ್ಲೂ ಕಲರಿಂದ ಡೆಕೋರೇಟ್ ಮಾಡಿದಾರೆ ಹಾಗು ಇಲ್ಲಿ ಸುಮಾರ್ ಜನರನ್ನ ನಾವಿಲ್ಲ್ ನೋಡ್ತಾ ಇದೀವಿ. ಬಿಳಿ ಕಾರ್ ಕೂಡ ಇಲ್ಲಿ ನಿಂತಿದೆ.

ಇದರ ಒಂದು ಡೋಮು ಗೋಲ್ಡ್ ಮತ್ತೆ ಬ್ಲಾಕ್ ಕಲರ್ ಪೈಂಟಿಂದ ಪೈಂಟ್ ಮಾಡಿದ್ದಾರೆ ಇಲ್ಲಿಒಂದು ದೊಡ್ಡ ಮರ ಕೂಡ ನಾವು ನೋಡ್ತಾ ಇದೀವಿ.

ಈ ಚಿತ್ರದಲ್ಲಿ ನಾವು ಇಂಡಿಯನ್ ಆಯಿಲ್ ಅವರಿಗೆ ಸಂಬಂಧಪಟ್ಟ ಒಂದು ಪೆಟ್ರೋಲ್ ಬಂಕ್ ನ್ನ ನಾವು ನೋಡ್ತಾ ಇದ್ದಿವಿ.

ಆಹ್ಹ್ ಇಲ್ಲಿ ಆಹ್ಹ್ ನೀಲಿ ಕೆಂಪು ಬಿಳಿ ಬಣ್ಣದಿಂದ ಈ ಪೆಟ್ರೋಲ್ ಬಂಕ್ ಕೂಡಿದೆ ಸುಮಾರು ಪೆಟ್ರೋಲ್ ಮಷೀನ್ಗಳ್ನ ನಾವ್ ಇಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಪಾರ್ಕ್ ಆವರಣ ಪಾರ್ಕಿನ ಆವರಣ ಮುಂದೆ ಇರುವಂತ ಒಂದು ಪಾರ್ಕಿಂಗ್ ಏರಿಯಾವನ್ನು ನೋಡ್ತಾ ಇದ್ದೀವಿ ಇಲ್ಲಿ ಬಯಲು ಪ್ರದೇಶ ಸುಮಾರು ಮರದ ನೆರಳಿನಲ್ಲಿ ಸುಮಾರು ಬೈಕ್ ಗಳನ್ನು ಇಲ್ಲಿ ಪಾರ್ಕ್ ಮಾಡಲಾಗಿದೆ.

ಈ ಚಿತ್ರದಲ್ಲಿ ನಾವು ಶ್ರೀ ವೆಂಕಟೇಶ್ವರ ಹೋಟೆಲ್ ನ ಒಂದು ಬಾರ್ಡ್ನ ನೊಡ್ತಾಯಿದಿವಿ.

ಈ ಚಿತ್ರದಲ್ಲಿ ನಾವು ಒಂದು ಪೆಟ್ರೋಲ್ ಬಂಕ್ ಅನ್ನು ನೋಡ್ತಾ ಇದ್ದೀವಿ ಪೆಟ್ರೋಲ್ ಬಂಕಿ ನ ಸುತ್ತಲೂ ವಿದ್ಯುತ ದೀಪಗಳನ್ನು ಹಾಕಲಾಗಿದೆ ಈ ಪೆಟ್ರೋಲ್ ಬಂಕ್ ಹೆಚ್ ಪಿ ಅಂದ್ರೆ ಹಿಂದುಸ್ತಾನ್ ಪೆಟ್ರೊಲಿಮ ರವರಿಗೆ ಸಂಬಂಧಪಟ್ಟ ಪೆಟ್ರೋಲ್ ಬಂಕು .